ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಎಲ್ಲಾ ಸಾಮಾನ್ಗಳನ್ನ ತರ್ತ ಇದ್ದಾರೆ ಮತ್ತು ಅದೆ ರೀತಿಯಲ್ಲಿ ಅಲ್ಲಿ ಸುತ್ತ ಮುತ್ತ ನೋಡೋದಾದ್ರೆ ಟವರ್ಸಗಳ ಇದಾವೆ ಮತ್ತೆ ಬಿಲ್ಡಿಂಗಗಳ ಇದಾವೆ. ಒಂದು ಒಳ್ಳೆ ಪ್ರದೇಶ ಸಹ ಇದೆ ಅಲ್ಲಿ.

ಇಲ್ಲಿ ನೋಡೋದಾದ್ರೆ ನಾವು ಟ್ರಾಫಿಕ್ ಬಗ್ಗೆ ನೋಡ್ಬೋದು ಇದು ಒಂದು ಸರ್ಕಲ್ ಆಗಿರ್ಬೋದು ಮತ್ತೆ ಅದೆ ರೀತಿಯಲ್ಲಿ ಸರ್ಕಲ್ ಕ್ರಾಸ್ ನ ಮಾಡ್ಲಿಕ್ಕೆ ಸಿಗ್ನಲ್ಸ್ ಬೀಳ್ತಾ ಇರ್ತವೆ.

ಹಾಗಾದ್ರೆಇಲ್ಲಿ ಒಬ್ಬ ವ್ಯಕ್ತಿ ಗಾಡಿ ಅಲ್ಲಿ ಹೋಗಬೇಕಾದ್ರೆ ಒಂದ್ ಬ್ರಿಡ್ಜ್ ನ ಮೇಲಿಂದ ಒಂದು ಫೋಟೋ ತೊಕ್ಕೊಳ್ತಾ ಇದಾನೆ.

ಬುಕ್ಸ್ ಮಾತ್ರ ಅಲ್ಲ ಪೆನ್ನು ಪೆನ್ಸಿಲ್ ಎರೇಸೀರ್ ಮೆಂಡೆರ್ ಮತ್ತೆ ಇನ್ನು ಹಲವಾರು ವಿಷಯಗಳು ಓದಲಿಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ವಿಷಯ ಅಲ್ಲಿ ಸಿಗುತ್ತೆ ಪ್ರತಿಯೊಂದು ವಸ್ತು --

ಇದು ನೋಡೋದಾದ್ರೆ ಒಂದು ಹಳೆ ಮನೆ ತರ ಇದೆ. ಇದು ನೋಡ್ಲಿಕ್ಕೆ ಒಂದು ಸರ್ಕಾರಿಯಾ ಒಂದು ಮನೆ ತರ ಇದೆ . ಅದಕ್ಕೆ ಇದನ್ನು ಇನ್ನು ಏನೆಲ್ಲ ಹೇಳ್ಬೋದು ಅಂದರೆ--

ಇದರಲ್ಲಿ ಕಾಣು ಅಂತ ಇದ್ದಲ್ಲಿ ಕಾಲೇಜು ಸಹ ಹಾಗಿರಬಹುದು ಬಿಎಡ್ ಕಾಲೇಜ್ ಬಿಎ ಕಾಲೇಜ್ ಇತರ ಕಾಲೇಜ್ ಸಹ ಆಗಿರಬಹುದು ಅಂತ ನನಗೆ ಅನ್ಸುತ್ತೆ.

ಇಲ್ಲಿ ನೋಡೋದಾದರೆ ಇವ್ರು ಹ ಒಂದು ಹಾಳು ಬಿದ್ದ ಒಂದು ಪ್ರದೇಶಕ್ಕೆ ಬಂದಿದ್ದಾರೆ ಆ ಪ್ರದೇಶದಲ್ಲಿ ಅವರು ನೋಡ್ತಾ ಇದ್ದಾರೆ ಅಲ್ಲಿ ಏನು ನೋಡ್ತಾ ಇದ್ದಾರೆ.